ಅಕ್ಕ ಪಕ್ಕದಲ್ಲಿ ಗುಡ್ಡ ಬೆಟ್ಟಗಳನ್ನು ನಾವು ನೋಡಬಹುದು. ಮತ್ತು ಇಲ್ಲಿ ಒಂದು ಕೆರೆಯು ಕೂಡ ಇದೆ. ಅದರ ಹಿಂಬದಿಯಲ್ಲಿಯೂ ಕೂಡ ಒಂದು ಸಣ್ಣ ಕೆರೆಯ ರೀತಿ ಇದೆ.

ಇಲ್ಲಿ ಸ್ಟಿಲ್ ಕಂಬಗಳನ್ನ ಹಾಕಲಾಡಿದೆ ಇದರ ಮುಂದೆ ಬೈಕ್ ಅನ್ನ ನಿಲ್ಲಿಸಲಾಗಿದೆ.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

ಒಂದು ಮ್ಯಾಟ್ ಅನ್ನು ಹಾಕಿದ್ದಾರೆ ಒಂದು ಕುರ್ಚಿಯನ್ನು ಕೂಡ ಇಕ್ಕಿದ್ದಾರೆ ಇದರ ಪಕ್ಕದಲ್ಲಿ ಕೂಡ ತುಂಬಾ ಮಳಿಗೆಗಳು ಇದ್ದಾವೆ.